ಇಲ್ಲಿ ಒಂದು ಸ್ಟೇಜ್ ಕಾಣ್ತಾ ಇದೆ ಸ್ಟೇಜ್ ದುರ್ಗಾದೇವಿ ಫೋಟೋ ಇಟ್ಟಿದ್ದಾರೆ ಅದರ ಮುಂದೆ ತುಂಬಾ ಜನ ನಿಂತಿದ್ದಾರೆ ಒಬ್ಬರು ಕಾವಿ ಬಟ್ಟೆಯನ್ನು ಧರಿಸಿದ್ದಾರೆ.

ಇಲ್ಲಿ ಒಬ್ಬರು ಅಂಕಲ್ ಕೂತಿದ್ದಾರೆ ಅವರು ಒಂದು ಶೀಟ್ ಇಟ್ಕೊಂಡ್ ಕೂತಿದ್ದಾರೆ ಮತ್ತೆ ಹೆಗಲ ಮೇಲೆ ಟವೆಲ್ ಹಾಕೊಂಡಿದ್ದರೆ ಕಣ್ಣಿಗೆ ಸ್ಪೆಕ್ಸ್ ಹಾಕೊಂಡಿದ್ದಾರೆ.

ಅಲ್ಲಿ ಒಂದು ಉಡುಗಿ ರೆಡ್ ಕಲರ್ ಡ್ರೆಸ್ ಆಕೊಂಡು ಇದಾಳೆ.

ಇಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೇದೆ ಅಲ್ಲಿ ಅದರ ಬೋರ್ಡ್ ಮೇಲೆ ಕೇರಳ ಹೋಟೆಲ್ ಅಂತಾ ಬರೆದಿದೆ ಅದರ ಡೌನ್ ನಲ್ಲಿ ವೆಜ್ ಅಂಡ್ ನೊನ್ ವೆಜ್

ಈ ಒಂದು ಬಿಲ್ಡಿಂಗ್ ಕಟ್ಟುತ್ತಾ ಇದ್ದಾರೆ ಕೆಳಗೆ ಕೂಡ ಸಿಮೆಂಟ್ ಮಿಕ್ಸ್ ಮಾಡೋ ಒಂದು ಮಿಷಿನ್ ನ ಇಟ್ಕೊಂಡಿದ್ದಾರೆ.

ತುಂಬಾ ಬೈಕ್ ಗಳನ್ನು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿ ಒಂದು ಅಂಗಡಿ ಕೂಡ ಕಾಣಿಸ್ತಿದೆ ಒಂದು ಆಟೋ ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ.